ಮತ್ತು ಪಕ್ಕದಲ್ಲಿ ಇನ್ನು ಒಂದು ಕುರ್ಚಿ ಇದೆ.

ಇದು ಒಂದು ಮಲ್ಲಿಕಾರ್ಜುನ ಇಂಜಿನಿಯರಿಂಗ್ ವರ್ಕರ್ಸ್ ಶಾಪ್ ಇದೆ.

ಕಂಪಾಟ್೯ಮೆಂಟ್ ಗಳಲ್ಲಿ ಬುಕ್ಸ್ ಗಳನ್ನು ಇಟ್ಟಿದ್ದಾರೆ.

ಒಂದು ಪಕ್ಕದಲ್ಲಿ ಬಹಳಷ್ಟು ಕುರ್ಚಿಗಳನ್ನು ಇಟ್ಟಿದ್ದಾರೆ.

ಎದುರುಗಡೆ ಕಾರು ಓಪನ್ ಡೋರ್ಸ್ ಗಳನ್ನು ತೆಗೆದು ಇಟ್ಡಿದ್ದಾರೆ.

ಮತ್ತು ಎದುರುಗಡೆ ಒಂದು ಸ್ಕೂಟಿ ಕೂಡ ಇದೆ.

ಎಲ್ಲಾ ಕಂಪಾರ್ಟ್ಮೆಂಟ್ ಗಳಲ್ಲಿ ಸಾಮಾನುಗಳನ್ನು ಇಟ್ಟಿದ್ದಾರೆ.

ಇಲ್ಲಿ ಎದ್ರುಗಡೆ ನಾಕರಿಂದ ಆರು ಏಳು ಮನೆಗಳು ಕೂಡ ಇವೆ.

ಎದುರುಗಡೆ ಒಂದು ಕೆಂಪು ಬಣ್ಣದ ಕುರ್ಚಿ ಇದೆ.

ಒಂದು ಕೇಕು ಯಲ್ಲೋ ಕಲರ್ ಇದೆ.

ಇಲ್ಲಿ ಹಲವು ತರದ ಲೈಟ್ಸ್ ಗಳು ಕಾಣುತ್ತಾ ಇವೆ.

ಅದರ ಮೇಲ್ಗಡೆ ಶಿವಂ ಡಯೋಗ್ನೆಟಿಕ್ ಇಂಜಿನ್ಸ್ ಎಂದು ಬರೆದಿದೆ.

ಹಾಗು ಕಬ್ಬಿಣದ ವಸ್ತುಗಳನ್ನು ಕಾಣುತ್ತಾ ಇವೆ.